ಈಗ ಈಗೆಲ್ಲ ಈ ಸ್ಟೈಲ್ ಗಳಿಗೆ ಹಂಗೆ ಇದು ಮಾಡಿಸಿಕೊಳ್ಳಕೆ ಆವಂಗೆ ಹಂಗಂತ ಒಂದು ಸಲ ಮಾಡಿಸಿಕೊಂಡ್ರೆ ನೂರಾಐವತ್ತು ಇನ್ನೂರು ರೂಪಾಯಿ ಲಾಭ ಅವಾಗ ಹನ್ನೆರಡು ಚಾರ್ಜ್ ಒಳಕ್ಕೆ ಒಂದು ವರ್ಷ ಮಾಡಿಸ್ಕೊಂಡಿನಿ.

ಈಗ ಈಗಿನ ತಕ್ಕಂತೆ ದುಡಿಯೋದು ಜಾಸ್ತಿ ಆಯಿತು ಕಟ್ಟಿಗೆ ಮೂಲೆ ಬೇಕಾಯ್ತು ಆವಾಗಿನ ಕಾಲಕ್ಕೆ ದುಡ್ಡು ಕಡಿಮೆ ಆ ಮಣ್ಣು ಮಧ್ಯೆ ಮನೆ ಕಟ್ಕೊಂಡು ಜೀವನ ಮಾಡ್ತಿದ್ವಿ.

ನಂಕಡೆ ಎಂದರೆ ನಮ್ಮ್ ಆ ಇದಕೆ ಚಿಲ್ಕಾವು ಅಂತ ಆಡುತ್ತಿದ್ವಿ ಚಿಲ್ಕಾವು.

ಮಕ್ಕಳು ಆಡ್ತಾ ಇರ್ತಾರೆ ಅವರಿಗೆ ಈಜು ಬರ್ತಾ ಇರಲ್ಲ ಕೆಲವೊಂದು ಟೈಮ್ ಲಿ ಜಾಸ್ತಿ ಫೋರ್ಸ್ ಆಗಂತ ನೀರಲ್ಲಿ ಇದ್ದ ಇದ್ರೇನು ಈಜು ಬಂದ್ರೇನು ಈಜು ಆಡಲಾರದೆ--

ಓದ್ಲಿಕ್ಕೆ ಕಷ್ಟ ಆಯಿತು ಹುಡುಗರಿಗೆ ಬಟ್ --

ಮತ್ತೆ ಒಂದು ಏನಾದ್ರೆ ಟಿಫನ್ ಮಾಡ್ಕೊಂಡು ಹೋಗಿರ್ತಿದ್ವಿ ಮತ್ತೆ ಬಂದು ಅಡಿಗೆ ಮಾಡ್ಕೊಂಡು ಬಿಸಿಬಿಸಿಯಾದ ಊಟ ಮಾಡ್ಕೊಂಡು ಊಟ ಮಾಡಿ ಆರಾಮಾಗಿ ಬಿಸಿಲು ಕಾಲದಲ್ಲಿ ಇರ್ತೀವಿ. ನಾವು ಉಳಿಕೆ ಟೈಮ್ ಲಿ ಮಂತ್ ಲ್ಲಿ ಬಾವಿ ನೀರು ಬೋರ್ ನೀರು ತಂದು.

ಇದೆ ಬ್ಯಾನೆ ಇದೆ ಬಿ ಪಿ ಇದೆ ಶುಗರ್ ಇದೆ.

ಎಲ್ಲ ಇದೆ ಅವತು ಬಿ.ಪಿ. ಎಂಬುದು ಯಾರಿಗೆ ಗೊತ್ತಿಲ್ಲ ಶುಗರ್ ಅಂತಾನೂ ಯಾರಿಗೂ ಗೊತ್ತಿಲ್ಲ.